ಅಲ್ಲೊಂದು ಲೈಟ್ ಕಂಬ ಇದೆ ಎಸ್.ಬಿ.ಐ. ಅಂತ ಪಕ್ಕದಲ್ಲಿ ಬೋರ್ಡು ಇದೆ.

ಜನ ನಿಂತಿದ್ದಾರೆ ಒಂದು ಫ್ಯಾಮಿಲಿ ನಿಂತಿದೆ ಆದ್ರ ಮುಂದೆ ಒಂದು ಬುಕ್ ಇದೆ ಬುಕ್ಕಿಡುಕೊಂಡು ಹೋಗ್ತಾ ಇದ್ದಾರೆ.

ಇಲ್ಲೊಂದು ರೆಡ್ ಕಲರ್ ಮ್ಯಾಟ್ ಹಾಕಿದರೆ ರೆಡ್ ಮತ್ತೆ ಬ್ಲೂ ಕಲರ್ . ಹುಡುಗಿ ರೆಡ್ ಡ್ರೆಸ್ ಹಾಕೊಂಡಿದೆ ಡಾನ್ಸ್ ಮಾಡ್ತಾ ಚೇರ್ ಇದೆ.